ನಾವಿಲ್ಲಿ ನೋಡ್ತಾ ಇರೋ ಅಂತ ದೃಶ್ಯ ನೀರು ನೀರಿನ ಮಧ್ಯೆ ನೋಡ್ತಾ ಇರೋ ಅಂತದು.

ನಾವಿಲ್ಲಿ ಕಣ್ತುಂಬಿಸಿಕೊಳ್ಳೋ ಅಂತ ದೃಶ್ಯ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಅವರ ಬಗ್ಗೆ ಓದಿದೀವಿ.

ಮನುಷ್ಯನಿಗೆ ವ್ಯವಹಾರ ಜ್ಞಾನ ಅಂತ ಬಂದಿದ್ದೇ ಮರುಕಟ್ಟೆಯಿಂದ.

ಆದರೆ ಮಾರ್ಕೆಟ್ ಗೆ ಬಂದ ಮೇಲೆ ಬಿಸಿನೆಸ್ ಅನ್ನೋದು ಗೊತ್ತಾಗುತ್ತದೆ.

ಆ ಸೇತುವೆ ಅನ್ನೋದು ಮನುಷ್ಯನಿಗಾಗಲಿ ಈ ವಾಹನ ಚಲೀಸ್ ಚಲನೆಗಾಗಲೀ ಎಷ್ಟು ಉಪಯೋಗ ಆಗ್ತಿದೆ ಅಂದ್ರೆ--

ಕಾಡು ಅಂದರೆ ನೆನಪಾಗೋದು ಹಸಿರು ಪರಿಸರ ನಮಗೆ.

ಒಂದು ವಿರಾಮ ನೀಡಬೇಕು ಅಂತ ಐತಿಹಾಸಿಕ ಜಾಗಗಳನ್ನ ನೋಡಕೆ ಬರ್ತಾರೆ.

ಎಷ್ಟೋ ಜನ ಆನೆಗಳ್ ನ ನೋಡ್ ಬೇಕು ಅಂತಾನೆ ಬಂದಿ --

ಚಿತ್ರಾ ಮಾಡ್ಲಿ ವಿದ್ಯಾರ್ಥಿಗಳಿಗೆ ವೀಕ್ಷಣೆ ಮಾಡ್ತಾ--

ಭೂತ ಕಾಲದಲ್ಲಿ ಇದ್ದಂತಹ ಡ್ರಾಗನ ಗಳು.

ಈಗ ಇದರ ಬಗ್ಗೆ ತಿಳಿದುಕೊಳ್ಳಬಹುದು ಚಿತ್ರದಲ್ಲಿ ನೋಡಬಹುದು.

ಷೋ ರೂಮ್ ಮುಂದೆ ನಿಲ್ಲಿಸಿರುವಂತ ಬೈಕ್ ಗಳು ಈ ಬೈಕ್ ಗಳನ್ನ--

ಕ್ವೀನ್ ಗಳನ್ನ ಮತ್ತೆ ಹೂವುಗಳನ್ನ ಬಳಸಿ ವೇದಿಕೆ ಸಿದ್ದ ಮಾಡಿದ್ದಾರೆ-